ಹಾ hai ನನ್ನ್ ಹೆಸ್ರು ಸಾದ್ನಾ, ನೀವ್ ಚೆನ್ನಾಗಿದ್ದೀರಾ ರಾಣಿ ಅವ್ರೆ? ಹಾ ಚನ್ನಾಗಿದ್ದೀನಿ ನೀವ್ ಹೇಗ್ ಇದ್ದೀರಾ? ನಾವು ತುಂಬಾ ಚೆನ್ನಾಗಿದೇನೆ. Okay ಏನೊ ಊರಿಗ್ ಹೋಗ್ತಿದೀರಾ ಅಂತಾ ಕೇಳಲ್ಪಟ್ಟೆ. ಹಾ ಹೌದು actually ನಮ್ ಮನೆದೇವ್ರಿಗ್ ಹೋಗ್ತಿದಿವಿ ರೈಲ್~ ರೈಲಲ್ಲಿ.

Okay okay ಎಷ್ಟೋತ್ತಿಗಿದೆ train ? ಏಕೆ ಬಸ್ಸಲ್ ಹೋಗಲ್ವಾ ನೀವು?

ಇಲ್ಲಾ actually ನಮ್ಗೆ ಬಸ್ಸೆಲ್ಲಾ ಸ್ವಲ್ಪ comfortable ಆಗಲ್ಲಾ.

ಹೌದಾ? ರೈಲ್ವೆನೆ ಬೇಕಾ ನಿಮ್ಗೆ ಹೋಗೋಕೆ ರೈಲಲ್ಲಿ ಹೋಗೋದಾ ನೀವು? ರೇಲ್ ರೇಲ್ವೆ ಅಲ್ಲಿ ಹೋದ್ರೆ ನಮ್ಗೆ ರಾಯ್ಚುರ್ ಸನಿಯಾಗುತ್ತಲ್ವಾ ಮಂತ್ರಾಲಯಕ್ಕೆ. So ಅಲ್ಲಿಂದ ಮತ್ತೆ ಈಗಾ actually ಸಿ~ ಆ~ ಆರುವರೆಗೆ ಇತ್ತು train ಇವತ್ತು morning ಉ.

ಆ ಆದ್ ಈಗಾ ಎ~ ಎಂಟ್ ಗಂಟೆಗ್ ಬರ್ತಿದೆ train ನು. So ಇಲ್ಲಿಂದ ಎಂಟ್ ಗಂಟೆಗ್ ಕೂತ್ರೆ ಅಲ್ಲಿ ಎರ್ಡುವರೆ ಹಾಗೆ reach ಆಗ್ತಿವ್ ಅಲ್ವಾ.

ಹಾ ಅಲ್ಲಿ ಹೋಗಿ ಮುಟ್ಟಿದ್ಮೇಲೆ ಸ್ವಲ್ಪರಾ ದೇವ್ರ ದರ್ಶನ ಎಲ್ಲಾ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಪಂಚಮುಖಿ ಹನ್ಮಾನ್ ಅಂತ್ ಇದೆ ಅಲ್ಲಿ ಎಲ್ಲಾ ಹೋಗ್ಬಿಟ್ಟು ಪ್ರಸಾದೆಲ್ಲಾ ತಗೊಂಡ ಬಿಟ್ಟು ಬರ್ತೆವಿ ವಾಪಸ್ಸ್.

ತಿನ್ನೋಕ್ ಏನಾದ್ರು ಬೇಕಾದ್ರೆ ಅಲ್ಲಿ ರೇಲ್ವೆಲಿ ಸ್ವಲ್ಪ . ಹೌದು ಇವಾಗ್ ಬಸ್ಸಲ್ಲಿ ಹೋದ್ರೆ ಏನಾಗುತ್ ಹೇಳಿ ಇಳ್ದ್ ಬಿಟ್ಟು ಅಂಗಡಿಗ್ ಹೋಗ್ಬಿಟ್ಟು ತಗೋಬೇಕು ಕೂತ ಜಗದಲ್ಲೇ ಬರ್ತಾರೆ ಏನ್ ಬೇಕಾದ್ರು ತಗೊಬಹುದ್ ನಾವು.

ಹೌದು ಅದೊಂದ್ ಚನ್ನಾಗಿದೆ okay ಹೌದು ಒಳ್ಳೇದೇ ರೇಲ್ವೆನೆ ಒಳ್ಳೇದು. ಯಾಕಂದ್ರೆ . ಜನಾ ಸಿಗ್ತಾರೆ paper ಬರುತ್ತಲ್ವಾ ಓದೋಕೆ ನಮ್ಗೆ paper ಅಭ್ಯಾಸ ಓದೋದೆಲ್ಲಾ ಅಲ್ಲಿ ನಮ್ಗೆ ಸಮಯ ಕಳೆಯಕ್ಕೂ ಸ್ವಲ್ಪ ಎಲ್ಲಾ ಜನಾ ಎಲ್ಲಾ ಸಿಗ್ತಾರಲ್ವಾ so . ನಮ್ಗೆಲ್ಲಾ problem ಆಗುತ್ತೆ. ಹ್ಮ್ problem ಆಗುತ್ತೆ ಹೌದು ಅದೆ ಈ train ಅಲ್ಲಿ ಆದ್ರೆ ಎಲ್ಲ ಜನಾ ಎಲ್ಲ ತರದ ಜನ್ರುಗಳು ಬರ್ತಾರೆ ಅವ್ರ್ ಜೊತೆ ನಾವು ಬೆರಿಬಹುದು ಮಾತಾಡ್ಬಹುದು ಅರಾಮಾಗಿ ಒಂತರಾ ಒಳ್ಳೇ experience ಇರುತ್ತೆ train ಅಲ್ಲಿ ಹೋದ್ರೆ . ಹೌದು okay ಯಾವಾಗ ಇವತ್ತೇ ಹೋಗ್ತಾ ಇದಿರಾ ಹೇಗೆ? ಹೌದು ಇವತ್ತ್ ಬೆಳಗ್ಗೆ actually ಆರುವರೆಗೆ ಇತ್ತು train ನು ಸ್ವಲ್ಪ late ಆಗ್ಬಿಟ್ಟು ಎಂಟ್ ಗಂಟೆಗೆ ಬರತ್ತೆ ಬರುತ್ತೆ so ಹೋದ್ರೆ . ಮುರ್ ದಿನಾ ಅಲ್ಲೆ ಇರ್ಬೆಕಾ ಒಂದೆರ್ಡ್ ಮೂರ್ ದಿನಾ ಹೇಗೆ?

ಇಲ್ಲಾ ಒಂದ್ ಒಂದ್ ರಾತ್ರಿ ಇರ್ಬೆಕ್ ಅಲ್ವಾ ಅಲ್ಲಿ actually ಗುರುವಾರ ಇರೋದ್ರಿಂದ ಅಲ್ಲಿ ಎಲ್ಲಾ ಸ್ವಲ್ಪಾ.

ಅಲ್ಲಿ ಸ್ವಲ್ಪಾ ಗುರುವಾರ ಅಂದ್ರೆ ಇದು ಆಗುತ್ತದು . ಹಾ ಎಲ್ಲಾ ಸೇವೆಗಳು ಎಲ್ಲಾ ಮಾಡಾಕೆ ನಾವು ಹೋಗ್ತಿವಲ್ವಾ.

ನೀವೆಲ್ಲಾ ಬಸ್ಸಿಗ್ ಹೋಗೋದಾ ? ನಮ್ಮೂರು ಹುಬ್ಳಿ ನಾವು ಒಂದ್ ದಿನಾ ಐನೂರ್ kilometer ಇದೆ. ಇಲ್ಲಿಂದಾ ನಾವು train ಅಲ್ಲೆ ಹೋಗೋದು ರೇಲ್ವೆ ಅಲ್ಲೆ ಬಸ್ಸಲ್ಲಿ ಆಗಲ್ಲಾ ನಮ್ಗು.

ಹಾ ಇಲ್ಲಿಂದ ಇವಾಗ ರಾತ್ರಿ ಬಿಟ್ರೆ ನಾವ್ ಹೋಗೋದು ಬೆಳಗ್ಗೆನೆ ಆಗತ್ತೆ. ನಾವು ಹೋಗೋದು ಪ್ರತಿ ಸತಿ ಯಾವಾಗ್ ಹೋಗ್ಬೇಕಂದ್ರು ನಾವ್ ರೇಲ್ವೆಲ್ಲೆ ಹೋಗೋದು ಬಸ್ಸಲ್ಲಿ ಅಂತು ಮಾತ್ರ ನಮ್ಗ ಆಗೆ ಬರಲ್ಲಾ ಬಸ್ಸು. so ಅದ್ ಅದ ಅದಕೊಸ್ಕರ ನಾವ್ tra~ ಅಂದ್ರೆ ರೇಲ್ವೆನೆ ನಾವು ಬಾಳಷ್ಟು use ಮಾಡೋದ್ ನಾವೀಗಾ. ಹೌದು ನಾವು ಹಾಗೆ ಅಂದ್ರೆ ಹಾದಿ ತುಂಬಾ ದೂರಾ ಪ್ರಯಾಣ ಆಗತ್ತೆ ನಮ್ಗೆ ಬಸ್ ಗಿಸ್ ಎಲ್ಲಾ ಇಲ್ಲಿಂದ ನಮ್ಗೆ ಹುಬ್ಳಿ ಅಂದ್ರೆ ಐನೂರ್ kilometer ಇದೆ ಐನೂರ್ kilometer ಬಸ್ಸಲ್ಲಿ ಕೂತ್ಕೊಂಡ್ ಆಗಲ್ಲಾ train ಇದ್ ಬ~ ರೇಲ್ವೆಲ್ಲಿ ಅದ್ರೆ ಏನ್ ಅದು. ಅರಾಮಾಗಿ ಮಲ್ಕೊಂಡು ಹೋಗ್ಬಹುದು, ಕುತ್ಕೊಂಡು ಹೋಗ್ಬಹುದು comfortable ಆಗಿರುತ್ತೆ bathroom, toilet ಉ ಎಲ್ಲಾ ಇರೋದ್ರಿಂದ ನಮ್ಗೆ ಒಳ್ಳೇ ಒಂತರಾ ಮನೆ ತರಾನೆ feeling ಆಗತ್ತೆ. ತಿನ್ಬಹುದು ಊಟವನ್ನು ಮಾಡ್ಬಹುದು time to time ಆಗಿ. ಬಸ್ಸಲ್ಲಿ ಹೋದ್ರೆ ಏನ್ ಆಗತ್ತೆ ಅಂದ್ರೆ ಸರಿಯಾಗಿರಲ್ಲಾ ಅಷ್ಟೊಂದು ಪ್ರಯಾಣ ಮಾಡಾಕು ಒಂತರಾ ಏನೊ ಕುತ್ಕೊಳ್ಳೊಕು ಆಗಲ್ಲಾ. ಈ ಬೆಸ್ಗೆಲಿ ಬಿಸ್ಲು ತುಂಬಾ . ಏನಂದ್ರೆ ಓಡಾಡೊ~ ಸ್ವಲ್ಪ train ಅಲ್ಲಿ ಓಡಾಡೊದ್ರಿಂದ ಸ್ವಲ್ಪ ಕಾಲ್ ಅದೆಲ್ಲಾ ಸ್ವಲ್ಪ ಈಗಾ ವಯಸ್ಸಾದವ್ರ್ problem ಆಗತ್ತೆ ಬಸ್ಸಲ್ಲಿ. ಹೌದು ಅದು ನಿಜಾ ಇವಾಗ ಬಸ್ಸಲ್ಲಿ ಆದ್ರೆ ಒಂದೇ ಕಡೆ ಕುತ್ಕೊಂಡಲ್ಲೆ ಸ್ವಲ್ಪ ಜಾಗ ಸರಿ ಅಂದ್ರೆ ಇಲ್ಲಾ ಇದು ನಮ್ಮ್ seat ಇನ್ನೊಬ್ರು ಬಂದ್ ಬಂದ್ ಕುತ್ಕೊತಾರೆ ಈಗಾ ರೇಲ್ವೆಲೆಲ್ಲಾ ಆ ತರಾ ಇಲ್ಲಾ ಸುಮ್ನೆ ಅಥವಾ ಕುತ್ಕೊಬಹುದು ಒಂಥರಾ ಏನೊ comfortable ಆಗಿರುತ್ತೆ ಮನೆ ತರಾನೆ . ರೇಲ್ವೆದಲ್ಲಿ ಏನ್ ಅಂದ್ರೆ plus point ಉ ಈಗಾ ಮೇಲ್ಗಡೆ ಏನಾದ್ರು seat ಇದ್ರೆ ನಮ್ಗೆ ಮತ್ತೆ change ಮಾಡೋದಕ್ಕು ಸ್ವಲ್ಪ ಅಂದ್ರೆ ಮೇಲ್ ಹೋಗ್ಲಿಕ್ಕೆ ಆಗಲ್ಲಾ ಅಲ್ವಾ ಕೂಡಾಕ್ ಆಗಲ್ಲಾ.

Adjustment ಮಾಡ್ಕೊಂಡು ಕುತ್ಕೊಳ್ಳೊಕುನು ಸ್ವಲ್ಪ ಆಗುತ್ತಲ್ವಾ?

ಒಟ್ನಲ್ಲಿ ಅದೆ ಇವಾಗಾ ಇದ್ರು vehicle ಬಸ್ಸು car ಆ ತರದೆಲ್ಲ ಎಲ್ಲಕ್ಕಿಂತಾ ರೇಲ್ವೆಲಿ ಹೋಗೋದೇ ತುಂಬಾ ಒಳ್ಳೇದು. ಪ್ರಯಾಣಕ್ಕೆ ತುಂಬಾ . ಅದೆ ಅಂದ್ರೆ station ಇಂದ temple ಇಗ್ ಹೋಗೊವರ್ಗುನು ಎಲ್ಲಾ auto ಅದೆಲ್ಲಾ ನಮ್ಗೆ easy ಯಾಗಿ ಸಿಗುತ್ತಲ್ಲಿ.

ಅಂದ್ರೆ one day one day journey ಮಾಡಿದ್ರೆ.

ಅಂದ್ರೆ morning ಹೋಗ್ಬಿಟ್ಟು ಮತ್ತೆ ಸಾಯಂಕಾಲ ವಾಪಾಸ್ ಬರ್ಬಹುದು. ಹೌದಾ okay ಹಂಗಾದ್ರೆ ಹುಷಾರಾಗಿ ಹೋಗ್ಬಿಟ್ಟ್ ಬನ್ನಿ okay ನಾ.

Okay ಮತ್ತೆ ಸಿಗೋನಾ okay bye .

ಹಾ ಹುಷಾರಿದ್ದೇನೆ ನೀವ್ ಹೇಗಿದ್ದೀರಿ?

ಹಾ ಪರವಾಗಿಲ್ಲ ಆರಾಮಿದ್ದೇನೆ. ಹಾ ಎಂತ ಗೊತ್ತುಂಟಾ ಸ್ವಪ್ನಕ್ಕ?

ನನಗೆ ಬಸ್ಸಾರು ಮಾಡುದು ಹೇಗೆ ಅಂತ ಒಂದ್ ಚೂರು ಹೇಳಿ ಮಾರೆ ಇವತ್ತು ನನ್ ಮಗನಿಗೆ ಮಾಡಿ ಹಾಕುವ ಅಂತ ರಾಗಿ ಮುದ್ದೆ ಮತ್ತೆ ಬಸ್ಸಾರ್.

Okay okay method ಹೇಳ್ತೇನೆ?

Okay ಸಬ್ಬಾಸ್ಗೆ ಸೊಪ್ಪು

ಹಾ ಎಷ್ಟಾಗ್ಬೇಕು ಹುಣ್ಸೆ ಹಣ್ಣು ಸ್ವಲ್ಪನಾ? ಹಾ ಅದೊಂದೂ ಗಾತ್ರ ಇರುತ್ತಲ್ಲ ನೀವು ಸಾಂಬಾರ್ಗೆ ಹಾಕ್ತಿರಲ್ಲಾ ಸ್ವಲ್ಪ taste ಗಷ್ಟೇ.

ಬೇಳೇನಾ cooker ಅಲ್ಲಿ ಚಂದ ಮಾಡಿ ಬೇಯಿಸಿ.

ಸಬ್ಬಾಸ್ಗೆ ಸೊಪ್ಪನ್ನ ಚಂದ ಮಾಡಿ ತೋಳ್ದು cut ಮಾಡಿ ಇಟ್ಕೊಳ್ಬೇಕು.

ಬೇಳೆ ಜೊತೆ ಹಾಕಿ ಬೇಯಿಸ್ಬೇಕು.

ಅದರ ಎರಡು tomato ಹಣ್ಣನ್ನಾ ಇಡಿಯಾಗಿ cut ಇಡಿಯಾಗಿ ಅದನ್ನ ಬೇಯಿಸ್ಬೇಕು ಅದ್ರ .

ಹೇಳಿದ್ದೇನೆ ಅಲ್ಲ ಹಸಿಮೆಣಸು, ಜೀರಿಗೆ ಮತ್ತೆ ಬೆಂದ tomato , ಸ್ವಲ್ಪ ಸೊಪ್ಪು ಇಷ್ಟನ್ನು ಸ್ವಲ್ಪ ಕಾಯಿ ತುಂಬ ಕಾಯಿ ಅಲ್ಲ. ಒಂದು ಚೂರು ಕಾಯಿ ಚೂರು ಹುಣ್ಸೆ ಹಣ್ಣ್ ಹಾಕಿ ಹಾಕಿ mixie ಯಲ್ಲಿ ರುಬ್ಬ್ ಬೇಕು.

ಈ ಸೊಪ್ಪು ಬೆಂದಿರೋದ್ ನೀ~ ಬೆಂದಿದ್ದು ಸೊಪ್ಪು ಮತ್ತೆ ಬೇಳೆನ ಬಸ್ದು.

ಅದ್ನ separate ಆಗಿ ತೆಗ್ದಿಟ್ಟು.

ಅ ನೀರಿಗೆ ಇದನ್ನ ಹಾಕ್ಬೇಕು ರುಬ್ಬಿದಂತ .

ಅದಿಕೊಂದು ಕರ್ಬೆವ್ ಸೊಪ್ಪಿನ ಒಗ್ಗರಣೆ ಕೊಡ್ಬೇಕು.

ಇದಿಕ್ಕೆ ಈರುಳ್ಳಿ tomato ಬೆಳ್ಳುಳ್ಳಿ.

ಮತ್ತೇ ಚೂರು ಕರ್ಬೆವ್ ಸೊಪ್ಪು ಹಾಕಿ ಒಗ್ಗರಣೆ ಈ ಸೊಪ್ಪುನ್ನ ಅದಿಕ್ಕೆ ಹಾಕಿ ನಾವ್ ಪಲ್ಯ ಮಾಡ್ತೀವಲ್ಲ ತೆಂಗಿನ್ ಕಾಯಿ ತುರಿ ಎಲ್ಲ ಹಾಕಿ ಪಲ್ಯ ಮಾಡಿ ಇಳ್ಸಿಡುದು.

ಮತ್ತೆ ರಾಗಿ ಮುದ್ದೆ ಜೊತೆಗೆ ಬಸ್ಸಾರು ಮತ್ತೆ ಈ ಸೊಪ್ಪಿನ ಪಲ್ಯ ಕೊಡುವುದು.

ಹ ತುಂಬ ಸುಲ್ಬ ಉಂಟಲ್ಲ. ಹಾ ತುಂಬ ಸುಲ್ಬವಾಗಿ ಉಂಟು ಮಾಡಿದ್ರೆ ಅದು ಸುಲ್ಬ ತಿಂದ್ಮೇಲೆ ಅದು ಇನ್ನು ಸುಲ್ಬ. ಅಲ್ಲ ನನಿಗೆ ಇಲ್ಲಿ ತನ್ಕ ಗೊತ್ತಿರ್ಲಿಲ್ಲ ಮರ್ರೆ. ಇವತ್ತು ಮಾಡ್ತೇನೆ ಸ್ವಪ್ನಕ್ಕ taste ನೋಡ್ಲಿಕ್ಕೆ ಬರ್ಬೇಕು ಆಯ್ತಾ? ಆಯ್ತ್ ಆಯ್ತ್ ಆಯ್ತ್ ಆಯ್ತು ಆಯ್ತು ಇನ್ ಯಾವ್ದಾದ್ರು ಕೇಲಿಕ್ಕೆ ಇದೆಯಾ? ಮತ್ತೆ ಹೇ~ ಏನು ಕೇಳಿಕ್ಕಿಲ್ಲ ಮತ್ತೆ ನೋಡ್ತೇನೆ ನಾನು ಮಾಡ್ತೇನೆ ನಿಮಿಗೆ ಇವತ್ತು ಸಂಜೆ ಮಾಡ್ತೇನೆ ಈಗ ready ಮಾಡಿ ಇಡ್ತೇನೆ ಮಧ್ಯಾಹ್ನಕ್ಕೆ ಸರಿ ಆಗ್ತಾದಲ್ಲ?

ಸ್ವಪ್ನಕ್ಕ phone ಮಾಡ್ತೇನೆ okay bye . Bye bye ಧನ್ಯವಾದಗಳು.

Hai ನನ್ ಹೆಸ್ರು ಪೂರ್ಣಿಮಾ ಅಂತ. ಇವತ್ ನಾನ್ ಮಾತಾಡ್ತಿರೋ topic ಬಂದು cooking ಅಂತ. ಎಲ್ರ ಮನೆಲು ಒಂದ್ ಒಂದ್ ರುಚಿ ಒಂದೊಂದ್ ತರ ಅಡ್ಗೆ ಮಾಡ್ತಾರೆ. ಹಾಗೆ ಇಲ್ಲಿ Bangalore ಅಲ್ ಒಂದ್ ತರ ಆದ್ರೆ Mandya ದಲ್ ಒಂದ್ ತರ ರುಚಿ ಇರತ್ತೆ Mysore ಅಲ್ ಒಂದ್ ತರ ಇರತ್ತೆ. Belgaum, Belagavi, Gujarat ಆತರ ಒಂದೊಂದ್ ಪ್ರದೇಶಕ್ ಹೋದ್ರುನು ಒಂದೊಂದ್ ತರ ರುಚಿ ಸಿಗತ್ತೆ ನಿಮ್ಗೇ ಊಟ್ದಲ್ಲಿ. ಇದೆ ತರ cooking ಅಂತ ಬಂದ್ರೆ ಹಬ್ಬಗಳಲ್ಲಿ ಹಬ್ಬಗಳಿಗೆ ಹಬ್ಬಗಳಲ್ಲಿ ಒಂದ್ ತರ ಅಡ್ಗೆ. ಮಾಡದ್ರೆ ನಾವ್ ಬೇರೆ ದಿನ ಅಡ್ಗೆ ಮಾಡ್ತಿವಿ ಹಬ್ಬಗಳಲ್ಲಿ ನಾವು ಈಗ ತುಂಬಾ ವಿಧ ವಿಧವಾದ ಅಡ್ಗೆಗಳನ್ನು ಮಾಡ್ತಿವಿ ಏನೇನು ಅಂದ್ರೆ ಅದು ಪಲ್ಯಗಳಾಗಿರ್ಬೋದು ಸಿಹಿ ತಿಂಡಿ. ತಿಂಡಿಗಳಾಗಿರ್ಬೋದು ಅನ್ನ, ಸಾರು, ಪಲ್ಯ, ಹಪ್ಳ, ಒಬ್ಬಟ್ಟು ಈತರ ರುಚಿ ರುಚಿಯಾಗಿರ ಅಡ್ಗೆಗಳ್ನ ಮಾಡ್ತೀವಿ. ಅಡ್ಗೆ ಮಾಡ್ತಾ ಮಾಡ್ತಾ ನಾವು ತುಂಬಾ ಚೆನ್ನಾಗ್ ಕಲ್ತ್ಕೋತೀವಿ ಹೇಗ್ ಅಡ್ಗೆ ಮಾಡೋದು. ಹೇಗಿರ್ಬೇಕು ಅಡ್ಗೆ ಅಂದ್ರೆ ಒಬ್ರ್ ಮನ್ಸಿಗೆ ತುಂಬಾ ಇಷ್ಟ ಆಗ್ಬೇಕು ಆ ಅಡ್ಗೆನು ತಿಂದೋರ್ ಮನ್ಸಿಗೆ ತುಂಬಾ ಇಷ್ಟ ಆಗ್ಬೇಕು ತುಂಬಾ ಚೆನ್ನಾಗ್ ಮಾಡಿದಾರೆ ಅಂತ ಅವ್ರಿಗ್ ಅನ್ನಿಸ್ಬೇಕು ಆ ರೀತಿ ನೀವ್ ಅಡ್ಗೆ ಮಾಡ್ಬೇಕು ಅಡ್ಗೆ ಮಾಡೋದು ಒಂದ್ ಕಲೆ. ಅದು ಎಲ್ರಿಗೂ ಬರಲ್ಲ ಯಾಕಂದ್ರೆ ಅದಕ್ಕೆ ಎಷ್ಟು ರುಚಿ, ಎಷ್ಟು ಸ್ವಾದ ಎಷ್ಟಿರ್ಬೇಕು ಅನ್ನೋದೆಲ್ಲ ಅದೊಂದ್ ಅಳತೆ ಇರತ್ತೆ ಅದನ್ನ ಅಷ್ಟೇ ಹಾಕಿದ್ರೆ ಮಾತ್ರ ಅದಕ್ಕೊಂದು ಒಳ್ಳೆ ರುಚಿ ಕೊಡೋದು ಹಾಗಾಗಿ cooking ಯಾವಾಗ್ಲು ಅಷ್ಟೇ ಅದೊಂದು. ಕಲೆನೆೇ ಅದ್ ಎಲ್ರು ಮಾಡೋದಿಕ್ ಆಗಲ್ಲ ಕಲ್ತಿರೋರ್ ಮಾತ್ರ ಅದನ್ನ ರುಚಿಯಾಗಿ ಸ್ವಾದಿಷ್ಟವಾಗಿ ಮಾಡಕ್ ಆಗೋದು. ನಾನ್ ಆಗ್ಲೆ ಹೇಳ್ಲ್ದಂಗೆ ಒಂದೊಂದ್ ಜಾಗ್ದಲ್ ಒಂದೊಂದ್ ತರ ಅಡ್ಗೆ ಮಾಡ್ತಾರೆ. ಈಗ ಯುಗಾದಿ ಬರ್ತಾ. ಇದೆ ನಮ್ಗೆ ಈಗ ನೀವು ತುಂಬಾ grand ತುಂಬಾ ಜೋರಾಗಿ ಹಬ್ಬ ಮಾಡ್ತಿವಿ ಹೇಗೆ ಅಂದ್ರೆ ನಾವು ಈಗ ಈಗ ಈ ತಿಂಗ್ಳಲ್ಲಿ full ಈ March ತಿಂಗ್ಳಲ್ಲಿ ಹೇಗೆ ಅಂದ್ರೆ ಎಲ್ಲಾ ಕಡೆನು ಹಬ್ಬ ಎಲ್ಲಾ ಊರ ಹಬ್ಬನು. ಈಗ್ಲೆ ನಡ್ಯೋದು. ಆ ಊರ್ ಹಬ್ಬಗಳಲ್ಲಿ ರುಚಿ ರುಚಿಯಾದ ಆದ ಅಡ್ಗೆಗಳ್ ಮಾಡ್ತಾರೆ. ಈ ಯುಗಾದಿ ಹಬ್ಬದಲ್ಲಿ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತಿವಿ ಈಗ ಯುಗಾದಿ ಹಬ್ಬನಾ ನಾವು. ಹೊಸ ವರ್ಷ ಅಂತ ಆಚರಿಸ್ತಿವಿ. ಈ ಯುಗಾದಿನು ನಮ್ಗೆ ಹೊಸ ವರ್ಷ ಅದು January ಯಲ್ಲಿ ನಮ್ಗೆ ಹೊಸ ವರ್ಷ ಅಂತ ಇರ್ಬೋದು ಆದ್ರೆ ನಮ್ಮ ಕನ್ನಡಿಗರಿಗೆ ಈ March ಯುಗಾದಿ ಆ ಶುರು ಆದಾಗ್ಲಿಂದಾನೆ. ಇದು ನಮ್ಗೆ ಹೊಸ ವರ್ಷ. ಈ ವರ್ಷದಿಂದ ನಾವು ಹೊಸ ಜೀವನವನ್ನ ರೂಪಿಸ್ಕೋಬೇಕು. ಇದನ್ನ ನಾವು ನಾವು ಒಂದ್ ಒಳ್ಳೆ ಅಡುಗೆಯಿಂದ ಒಂದ್ ಒಳ್ಳೆ ಸಿಹಿಯಿಂದ ಅದನ್ನ. Start ಮಾಡ್ಕೋಬೇಕು. ನಮ್ ಒಳ್ಳೆ life start ಮಾಡ್ಕೋಂಬೇಕು. ನಮ್ಮೆಲ್ರಿಗೂ ಗೊತ್ತು ನಮ್ ಅಮ್ಮಂದ್ರು ಎಷ್ಟು ಚೆನ್ನಾಗಿ ಎಷ್ಟು ರುಚಿ ರುಚಿಯಾಗಿ ಅಡ್ಗೆ ಮಾಡ್ತಾರೆ ಅಂತ ಆದ್ರೂ ಅದನ್ನ ನಾವ್ ಮಾಡಕ್ ಹೋದ್ರು ಅದು ಆ ರುಚಿ ಕೊಡಲ್ಲ. ಅಮ್ಮ ಮಾಡೋ ಕೈರುಚಿನೆ ಬೇರೆ ನಾವ್ ಮಾಡೋದೆ ಬೇರೆ ತರ ಇರತ್ತೆ ಅದು ಹೇಗೆ ಅಂದ್ರೆ, ಅವ್ರು ಸೊಲ್ಪ ತುಂಬಾ ಚೆನ್ನಾಗಿ ಕಲ್ತಿರೋರು cooking ನ ಅವ್ರ್ ಆವಾಗ್ಲಿಂದ ಮಾಡ್ಕೊಂಡ್ ಬಂದಿದ್ರುನು ಅದಕ್ಕೆ ಏನು ಎಷ್ಟು ಏನಾಗ್ತಿದೆ ಅಂತ ಅವ್ರಿಗೆ. ತುಂಬಾ ಚೆನ್ನಾಗ್ ಗೊತ್ತು ಅವ್ರಿಗ್ ಗೊತ್ತಿರೋದ್ರಿಂದಾನೆ ಅವ್ರು ಎಷ್ಟನ್ ಹಾಕ್ಬೇಕೋ ಅಷ್ಟನ್ನ correct ಆಗೇ ಹಾಕ್ತಾರೆ ಅದ್ರ ಒಳ್ಳೆ ರುಚಿ ಬರುತ್ತೆ ಅಡ್ಗೆಗೆ ಒಂದು ಒಳ್ಳೆ ರುಚಿ ಇದ್ರೆ ಮಾತ್ರ ಅದು ಅಡ್ಗೆ ಅಂತ ಅನ್ನಿಸ್ಕೊಳ್ಳೋದು.

ಈಗ ನಮ್ಮ ನಮ್ ಕಡೆ ಎಲ್ಲಾ ಈಗ ಬರೀ ಹುಡ್ಗೀರ್ ಮಾಡೋದಲ್ಲ ಹುಡ್ಗುರು ಸಹ ಅಡ್ಗೆ ಮಾಡ್ತಾರೆ. ತುಂಬಾ ರುಚಿ ರುಚಿಯಾಗ್ ಅಡ್ಗೆ ಮಾಡ್ತಾರೆ. ಈ ಹೊರ್ಗಡೆ ನಾವು order ಕೊಡೋದ್ ಆಗಿರ್ಬೋದು ಇದೆಲ್ಲ ನಾವ್ ಮಾಡ್ದಾಗ ಆ ಅಡ್ಗೆ ಮಾಡೋದು. ಹುಡ್ಗುರು ಇವ್ರ್ಗಳ್ ಮಾಡೋ ರುಚಿಗೆ ತುಂಬಾ ಚೆನ್ನಾಗಿರತ್ತೆ ಅಡ್ಗೆಗಳು ಬರೀ ಹೆಣ್ ಮಕ್ಳು ಮಾತ್ರ ಅಡ್ಗೆ ಮಾಡ್ಬೇಕು ಅಂತ್ ಏನಿಲ್ಲ ಹುಡ್ಗುರು ಸಹ ಅಡ್ಗೆ ಮಾಡ್ಬೋದು ಅದು ಅಡ್ಗೆ ಮಾಡ್ಬೇಕಷ್ಟೆ. ಈಗ ನಾವೆಲ್ರು ಯಾರ್ ಬೇಕಾದ್ರು ಅಡ್ಗೆ ಮಾಡ್ಬೋದು. ಒಂದು ರುಚಿ ಇರತ್ತೆ ಆ ರುಚಿನೆ ಅಷ್ಟ ಹಾಗೆ ನೀವು ಅಡ್ಗೆ ಮಾಡ್ಬೇಕು ಏನು ಎಷ್ಟ್ ಹಾಕ್ಬೇಕು ಅನ್ನೋದ್ ನಿಮ್ಗ್ ಗೊತ್ತಿರ್ಬೇಕು ಅಡ್ಗೆ ತುಂಬಾ ಚೆನ್ನಾಗ್ ಮಾಡಕ್ ಕಲ್ತಿರ್ಬೇಕು ಯಾರೆ ಆಗಿರ್ಲಿ ತುಂಬಾ ಚೆನ್ನಾಗ್. ಕಲ್ತಿರ್ಬೇಕು ಹೀಗೆ ನಾವು ಹಬ್ಬಗಳ್ನ ಎಲ್ಲಾದನ್ನು ಸೇರ್ಬಿಟ್ ಮಾಡ್ಬೋದು.

Hai ಸಿಂಧು ಹೇಗಿದ್ದೀರಾ ಚೆನ್ನಾಗಿದ್ದೀರಾ?

ಹಾ ಚೆನ್ನಾಗಿದ್ದೀರಾ ಇವಾಗ ನಿಮ್ಮಲ್ಲೇ ಭಾಳ ಶೆಕೆ ಇದೇಯಾ? ಹಾ ರೀ ಅನಿತಾ ಅವ್ರೆ ಈಗ್ ಬಾಳ್ ಶೆಕಿ ಅದರೀ ನಮ್ಮ್ ಕಡೆ. ಹೌದಾ ನಮ್ಮಲ್ಲಿ ಪರಿಸರ ಅಂದ್ರೆ ಎಲ್ಲಾರು ಏನ್ ಮಾಡ್ತೇವ್ರಿ ಗಿಡಾ ಎಲ್ಲಾ ಕಡ್ದ್ ಬಿಡ್ತೇವ್ರಿ ಇವ ನಮ್ಮ ಹತ್ರ ಇರೋದ. ಇವಾಗ್ ನಾವು ನಮಗ್ ಇತರಾ ಸೆಕೆ ಆಗಬಾರ್ದಂದ್ರ ನಮ್ಮ ಮನಿ ಸುತ್ಲು ಎಲ್ಲಾ ಗಿಡ ಎಲ್ಲ ಬೆಳೆಸ್ಬೇಕು. ಅಂದ್ರೆ ಒಂದು ಸಣ್ಣ ಹೂವಿನ್ ಗಿಡ ಅಥವಾ ಒಂದು ಮಾವಿನ್ ಗಿಡ, ತೆಂಗಿನ್ ಗಿಡ ಇತರಾ ಬೆಳಸಿದ್ವಿ ಅಂದ್ರ ಅದರ ವಾತಾವರಣ ಅಥವಾ ಗಾಳಿ ಎಲ್ಲಾ ಮನಿ ಸುತ್ಲು ಬರುತ್ತಲ್ಲ ಮಕ್ಕಳಿಗೆ . ಹೌದು ಅನಿತಾ ಅವ್ರೆ ಈಗಿನ್ ಕಾಲ್ದಾಗ ಏನ್ ಆಗೇತಿ ಅಂದ್ರೆ ಗಿಡ ಮರಗಳು ಬೇಕಾಗುದಿಲ್ಲ ನೋಡ್ರಿ. ಎಲ್ಲಾರು AC, AC ಅಂತಾರಿ. ಗಿಡ ಮರ ಇದ್ರೆ ಸ್ವಚ್ಛವಾಗ್ ಗಾಳಿ ಬರ್ತೈತ್ರಿ ಪರಿಸರಕ್ಕು ಬಾಳ ಒಳ್ಳೇದ್ ಆಗತೈತ್ರಿ . ಪ್ರಾಣಿ ಪಕ್ಷಿಗಳು ಉಳಿಯೊದಕ್ಕು ಬಾಳ help . ಹಾ ಹೌದ್ರಿ ಇವಾಗ ಏನ್ ಮಾಡ್ತಾರಿ ಮನಿಗೊಂದೊಂದ AC ತಂದ ಇಡೋದು fan ಹಾಕ್ಕೋದು fan ನ ಬುಡುಕ ಕುಂದ್ರೋದು ಮಾಡ್ತಾರಿ. ಈಗ ಅದ ಒಂದ ಹಿಂದಿನ ಕಾಲದ ಅಜ್ಜ, ಅಜ್ಜಿನ ನೋಡ್ರಿ ನೀವು ಗಿಡದ ಬುಡುಕ ಒಂದ ಚಾಪಿ ಹಾಸ್ಕೊಂಡ ಕಟ್ಟಿಮ್ಯಾಗೆ ಎಷ್ಟ ಚಂದ ಮಕ್ಕೊಂದ ನಿದ್ದಿ ಮಾಡ್ತಿರ್ತಾರ್ ಅವ್ರ. ಅವ್ರಿಗ ಅದರ ಬಗ್ಗೆ ಗಿಡದ ಬಗ್ಗೆ ಅವ್ರಿಗ ಗೊತ್ತ ಇರುತ್ತೆ ಯಾಕ ಅಂದ್ರ ಅವ್ರ ಬೆಳ್ಸಿರ್ತಾರ ಅದರ ಬಗ್ಗೆ ಅದ್ರಲ್ಲಿದ್ದವರಿಗೇನು ಅನುಕೂಲ ಆಗುತ್ತೆ. ಹೌದ್ರಿ ಅನಿತಾ ಅವ್ರ ಯಾವ್ದೆ ಒಂದ ಗಿಡಾ ಆಗ್ಲಿ ನಾವೇ ಹಚ್ಚಿ ಅದ್ರದ್ದ್ ಫಲಗಳನ್ನ ನೋಡೋದಾಗಿರ್ಬಹುದು, ಅದನ್ನ್ ಪೋಷಣೆ ಮಾಡೋದ್ ಆಗಿರ್ಬೋದು ಅದ್ರದ್ದ್ ಫಲಗಳನ್ನ ಸವಿಯೋದ್ ಆಗಿರ್ಬೋದು ಬಾಳ ಚೊಲೋ ಇರ್ತದ್ರಿ. ಇಗಿನಾವ್ರ ಏನ ಮಾಡ್ತಾರಿ ರೊಕ್ಕಾ ಕೊಟ್ಟ ಹಣ್ಣ ತೊಂಬನ್ನೇ, ಹೂವ ತೊಂಬನ್ನೇ ಮಾಡ್ತಾರ ಅದನ್ನ ನಾವ ಸ್ವಂತವಾಗಿ ಬೆಳಸಿದ್ರ ಅದ್ರಲಿಂದ ಸಿಗುವಂತ ಫಲಾನ ನಾವ ತಗೊಂತೆವಲ್ಲ ಬಾಳ್ ಖುಷಿ ಆಗುತ್ರಿ. ಈಗಿನ್ಯಾವ್ರು ಅದನ್ನ ಮಾಡ್ತಾಯಿಲ್ಲ ಏನ್ ಮಾಡ್ತಾರು ಒಂದ ಹತ್ತ್ ರೂಪಾಯಿ ಕೊಟ್ರ ನನಗ ಹಣ್ಣ್ ಬರುತ್ತೆ. ಹತ್ತ್ ರೂಪಾಯಿ ಕೊಟ್ರ ಒಂದ್ ಹೂವಿನ ಮಾಲಿ ಬರುತ್ತಾ ಅಂತ ಹೇಳಿ ಈ ತರಾ ಮಾಡ್ತಾರ್ಲಾ ಮಾಡಬಾರ್ದರಿ ಯಾಕಂದ್ರೆ ನಮ್ಮ ಮನಿ ಸುತ್ಲು ಜಗ್ಲಿ ಜಗಾ ಇರುತ್ರಿ ಜಗಾ ಇದ್ದದಲ್ಲೇ ಒಂದೊಂದ ನಾವ ಹೂವಿನ ಗಿಡಾ ಹಚ್ಚಿವ ಅಂದ್ರ ಮಕ್ಳಿಗೆ ಹೂವ ಇಟ್ಟಕೊಂತಾರ ತಲೆಯಲ್ಲಿ, ದೇವ್ರಿಗೆ ಆಗುತ್ತೆ. ಏನೊ ಒಂದ ದೇವಸ್ಥಾನಕ್ಕ ಕೊಟ್ವಿ ಅಂದ್ರ ಅದಕ್ಕೊಂದ ಮಾಲಿ ಆಗುತ್ತೆ. ಈ ತರ ಮಾಡಿದ್ರ ಒಂದ ಸ್ವಲ್ಪ ಏನೊ ಎಲ್ಲರಿಗು ಸ್ವಲ್ಪ ಇದಾಗುತ್ತ ಅನ್ನೋದಷ್ಟೆರಿ ಈಗ. ಅಂದ್ ವಾತಾವರಣ ಶು~ ಶುದ್ದವಾಗರುತ್ತ ಮನಿ ಹತ್ರ ಒಳ್ಳೆ ಗಾಳಿ, ಒಳ್ಳೆ ಪರಿಸರ ಮನಿ ಸುತ್ಲು ಎಲ್ಲ ತಂಪ್ ಇರುತ್ತೆ ಏನೊ ಒಂದ್ slow ಆಗಿರುತ್ತೆ ಅನ್ನೋದರಷ್ಟೇ ನಾವ್ ಗಿಡ ಬೆಳಸ್ಬೇಕ ಅನ್ನೋ ಉದ್ದೇಶ ಅಷ್ಟೆ ಹೇಳ್ತಿನ್ರಿ ಎಲ್ಲಾರ್ಗು ರಿ.

ಹೇಳ್ತಾರಿ ಬಾಳೆ ಮರದ್ ಊಟ, ಹೊಂಗಿನ್ ಮರದ್ ತಂಪು ಬಾಳ್ ತಂಪು ಇರ್ತದಂತ ಅವ್ರ ಅದರ ಸಲ್ವಾಗಿ ಹೊಂಗೆ ಮರದ ಕೆಳಗ್ ಕುಂತ್ ಊಟ ಮಾಡೋದ್ ಬಾಳ ಖುಷಿ ಇರ್ತೆತ್ರಿ. ಅದು ಹೊಂಗೆ ಮರದ್ ತಂಪು ಇರ್ತದಲ್ರಿ ಕುಂತ್ ಉಂಡೊವ್ರಿಗೆ ಗೊತ್ತ್ ನೋಡ್ರಿ. ಹೌದಲ್ರಿ? ಹೌದ್ ಹೌದ್ರಿ ಹೌದ್ರಿ ಈ city ನ್ಯಾವ್ರ ಏನ್ ಮಾಡ್ತಾರೆ AC ಹಾಕ್ಕೊಂಡ್ room ನ್ಯಾಗ ಕುಂತ ಅಲ್ಲೆ ಊಟ ಮಾಡಿದ್ನೇ, ಅಲ್ಲೆ ಮಲ್ಕೊನ್ನೆ, ಅಲ್ಲೆ ಚಾ ಕುಡ್ಡ್ನ ಅಲ್ಲೆ ಎಲ್ಲಾ ಇದನ್ನ ಮಾಡ್ತಾರ ಅಲ್ಲೆ ಊಟ ಮಾಡಿದ್ನೇ, ಅಲ್ಲೆ ಮಲ್ಕೊನ್ನೆ, ಅಲ್ಲೆ ಚಾ ಕುಡ್ಡ್ನ ಅಲ್ಲೆ ಎಲ್ಲಾ ಇದನ್ನ ಮಾಡ್ತಾರ ಅಲ್ಲೆ ಊಟ ಮಾಡಿದ್ನೇ, ಅಲ್ಲೆ ಮಲ್ಕೊನ್ನೆ, ಅಲ್ಲೆ ಚಾ ಕುಡ್ಡ್ನ ಅಲ್ಲೆ ಎಲ್ಲಾ ಇದನ್ನ ಮಾಡ್ತಾರ ಅಲ್ಲೆ ಊಟ ಮಾಡಿದ್ನೇ, ಅಲ್ಲೆ ಮಲ್ಕೊನ್ನೆ, ಅಲ್ಲೆ ಚಾ ಕುಡ್ಡ್ನ ಅಲ್ಲೆ ಎಲ್ಲಾ ಇದನ್ನ ಮಾಡ್ತಾರ ಅಲ್ಲೆ ಊಟ ಮಾಡಿದ್ನೇ, ಅಲ್ಲೆ ಮಲ್ಕೊನ್ನೆ, ಅಲ್ಲೆ ಚಾ ಕುಡ್ಡ್ನ ಅಲ್ಲೆ ಎಲ್ಲಾ ಇದನ್ನ ಮಾಡ್ತಾರ TV ನೋಡಿನ್ನೆ ಅಂತ ಮಾಡ್ತಾರ. ಈ ಹಳ್ಳಿ ಜನ ಏನ್ ಮಾಡ್ತಾರ ಒಂದ್ ಊಟ ಮಾಡಬೇಕಾರು ಹೋಗಿ ಗಿಡದ ಬುಡಕ ಕುಂದರ್ತಾರ. ಬೇಕಾದಂತಾ ಹಳ್ಳಿ ಕಡೆ ಇರುವಂತ ವಾತಾವರಣ city ಯೊಳಗ ಒಟ್ಟ ಸಿಗುದಿಲ್ರಿ. ಹೌದ್ರಿ ಈಗ channel ಆಗಿರ್ಬಹುದು ಆ ಗಿಡ ಮರಗಳ್ ಆಗಿರ್ಬಹುದು, ತೆಂಗು, ಬಾಳೆ, ಅಡಿಕೆ ನೋಡೋಕು ಬಾಳ್ ಸೊಗಸ್ ಇರ್ತೈತ್ರಿ ಮನಸ್ಸಿಗು ಬಾಳ ತಂಪ್ ಕೊಡ್ತೈತಿ ಈಗ ಏನ್ರೀ computer ಮುಂದ ಕೂತ್ಕೊಂಡ pressure pressure ಅಂತಾರಿ. ಅದೇ ಗಿಡಾ ಮರಗಳನ್ನ ನೋಡಿ ಅದ್ರ ಆನಂದ ಸವಿಯೋದ್ರಾಗ ಇದ ಅಲ್ರಿ ಮನ್ಸಿಗ ಬಾಳ ತಂಪ ಸಿಗತೈತಿ ನೋಡ್ರಿ ಆನಂದ. ಒಳ್ಳೆ ಖುಷಿ ಸಿಗುತ್ತ ರೀ. ಹೌದ್ರಿ. ಈಗ ನಾವು ಒಂದ ಸಣ್ಣ ಹುಡ್ಗುರಿಗೆ ಏನ ಮಾಡಿಬಿಡ್ತೇವಿ ಕಾಡಾಕತ್ತಾವ ಅಂದಗಳಿಗ್ಗೆ Chintu ಹಚ್ಚಿ ಕೊಟ್ಟ ಬಿಟ್ನ ಇಲ್ಲಾ ಏನೊ ಒಂದ game ಹಚ್ಚಿ ಕೊಟ್ನ ಮಾಡಿ ಬಿಡ್ತೇವಿ ಕೆಲ್ಸ ಮಾಡೊ ಹೊತ್ತಿನ್ಯಾಗ ಮಕ್ಳಿಗೆ. ಆ ತರಾ ಮಾಡೋದಕಿನ್ನ ಒಂದ ಗೇನ ಒಂದ ಅಗಿ ತಂದಿರ್ತಿವಿ ಅದಕ್ಕ ನೀರ ಹಾಕ ಅಪ್ಪಿ ಅಂದಗಳಿಗ್ಗೆನ ಅವ್ಕ. ಎಲ್ಲಿಲ್ಲದ ಸಂತೋಷ ಬಡಾಬಡಾ ಚರಗಿ ತುಗೋದು ಓಡಿ ಹೋಗಿ ಸುರುವೋದು ಚರಗಿ ತುಗೋದು ಸುರುವೋದು ನೀರ್ ಈ ತರ ಮಾಡ್ತಾರ ಹುಡುಗ್ರು. ಒಂದ್ ಸ್ವಲ್ಪ ಎಲ್ಲ ಮಕ್ಳಿಗುನು ಇದೆ ತರ ಹೇಳ್ಳಿ ಅನ್ನೋ ಉದ್ದೇಶ ಅಷ್ಟರಿ phone ಗೀನು ಕೊಡೊದ್ ಕಡಿಮಿ ಮಾಡಿ ನಾವ ಒಂದ್ ಗಿಡ ಹುಟ್ಸುಗಿಂತ ಅವ್ರಗೆ ನಾಳೆ ಅದ. ಫಲಾ ಕೊಡುತ್ತ ಮಕ್ಳಿಗೆ ನಾವ್ ಏನೊ ವಯಸ್ಸಾಗಿಂದ ಅಜ್ಜಾಗಿಂದ ಹಣ್ಣ ಅದೇನೋ ಅಂತಾರಲ್ಲ ಹುಣಸಿ ಗಿಡ ಮುಪ್ಪಾದ್ರು ಹು~ ಹುಣ್ಸೆ ಹಣ್ಣು ಮುಪ್ಪ ಆಗೋದಿಲ್ಲ ಹುಳಿ ಮುಪ್ಪ ಆಗೋದಿಲ್ಲ ಅನ್ನೋ ಶಾಸ್ತ್ರ ಐತ್ರಿ ಅದ. ಹುಣ್ಸೆ ಗಿಡ ನಾವ ಸತ್ರು ನಮಗ ಹುಳಿ ಕೊಟ್ಟೆ ಕೊಡುತ್ರಿ ಅದ ನಾವ್ ನಾವ್ ಬೆಳೆಸಿದರ್ನ ಸಾಯ್ತಿವಿ. ಆದ್ರ ಹುಣ್ಸೆ ಹಣ್ಣ ಹಣ್ಣಿಂದ ರುಚಿ ಕೊಡೊದ್ ಬಿಡೋದಿಲ್ಲ ಅದನ್ನು ಮುಪ್ಪ ಆಗೊತನ ಬಿಡೋದಿಲ್ರಿ ಅದ.